ಟೀನ್ ರೇಖೆಗಳು ಕಣಕ್ ಹತ್ತವ ಐತ ಮದ್ದೋ ಒಂದ್ ಗ್ರೌಂಡ್ ಕಂಬನೊಳಗೆ ಎಲ್ಲ ಕಣಕ್ ಹತ್ತವ ಇಲ್ಲಿ ಒದ್ಡಹೊಗ್ಯಾದ ಒಂದು .

ನಮ್ಮ ಹುಡುಗರೆಲ್ಲ ಸ್ಕೆಲಿಟನ್ಗೆ ಕೈ ಎಳೆಯೊದು ಕಾಲ ಎಳೆಯೊದು ಎಲ್ಲಾ ಮಾಡ್ತಿದ್ರು ಒಳ್ಳೊಳ್ಳೆ ಫೋಟೋಸ ತೆಕ್ಕೊಂಡಿದ್ದೀವಿ--

ಡೆಕೋರೇಷನ್ ನೋಡ್ರಿ ಎಸ್ಟ್ ಚೆಂದ ಐತಿ ಮಂದಿ ನೋಡ್ರಿ ಸ್ವಲ್ಪ ಅದರ ಇಲ್ಲಿ .

ಮರಗಳು ನಮ್ಮ ಅಕ್ಕಪಕ್ಕ ತುಂಬಾ ಮರ ಇದೆ ನಮ್ಮ ಜಾಗಗಳಲ್ಲಿ ಮರ ಇದ್ರೆ ತುಂಬಾ ಅನುಕೂಲನೆ ಸರ್ಕು ಎಲ್ಲಾ ಬಿಳುತ್ತೆ ಗಾಳಿ ಬಂದ್ರಂತು ಡೆಂಜರ್ರು

ಮರಗಳು ನಮ್ಮ ಅಕ್ಕಪಕ್ಕ ತುಂಬಾ ಮರ ಇದೆ ನಮ್ಮ ಜಾಗಗಳಲ್ಲಿ ಮರ ಇದ್ರೆ ತುಂಬಾ ಅನುಕೂಲನೆ ಸರ್ಕು ಎಲ್ಲಾ ಬಿಳುತ್ತೆ ಗಾಳಿ ಬಂದ್ರಂತು ಡೆಂಜರ್ರು

ಏನ್ ಮಾಡಕ್ ಹತ್ತನೇ ಅದು ಅರ್ತವಾಗಲ್ದು ಅಲ್ಲಾ .

ಏನ್ ಮ್ಯಾಚು ಏನ್ ಮ್ಯಾಚು ಅಂತ ಅರ್ಥವಾಗುವಲ್ದು ಎಲ್ಲಾ ಗಿಡಗಳ ಬಸರಿಗಳ --

ಲಿಂಕ್ ಇದೆ ಇದೇನು ಕಂಬ ಕಾಣಕತ್ತದ ಗಾಡಿ ಕಾಣಕತ್ತದ ಬಯಲು .

ಲಿಂಕ ಇದೆ ಇಲ್ಲೇನು ಕಂಬ ಕಣಕ್ ಹತ್ತದ ಗಾಡಿ ಕಣಕ್ ಹತ್ತದ ಬೈಲು ಏನು --

ಇಲ್ಲಿ ಒಂದು ಪುಸ್ತಕದು ಇಲ್ಲಿ ಅಂಗಡಿ ಕಾಣಸ್ತಾ ಇದೆ ಅಂಗಡಿಯಲ್ಲಿ ತುಂಬಾ ಪುಸ್ತಕಗಳನ್ನು ಇಟ್ಟಿದ್ದಾರೆ .

ಇಲ್ಲಿ ಒಂದು ಪುಸ್ತಕದು ಇಲ್ಲಿ ಅಂಗಡಿ ಕಾಣಸ್ತಾ ಇದೆ ಅಂಗಡಿಯಲ್ಲಿ ತುಂಬಾ ಪುಸ್ತಕಗಳನ್ನು ಇಟ್ಟಿದ್ದಾರೆ .

ಮಾರ್ಕೆಟ್ ಮತ್ತೆ ಎನೊಂದ್ ಗಾಡಿಗಳು ನಿಂತಾವ ಮಾರ್ಕೆಟ್ನಲ್ಲಿ ಯಾರ್ಯಾರೋ ನಿಂತೋರಲ್ಲ ಇನ್ನೇನ್ ಮಾಡಕ್ ಹತ್ತರ ಅರ್ಥವಾಗೋವಲ್ದು ಮಾರ್ಕೆಟ್ --